ಹೂ ದವಾಖಾನೆ ಮುಂದ ಒಂದು ಮೂರು ಮಂದಿ ಡಾಕ್ಟ್ರು ಮುಂದ್ ಕುಂತಾನ.

ದೊಡ್ಡದೊಂದು ರಾಮ ಅಂದರೆ ರಾಮ ಸೀತೆ ಪರ್ವತೆ ಎಲ್ಲ ಹನುಮಾನ್ ಚಿತ್ರ ತೆಗೆದವರೆ ಇವರು ಹುಡುಗುರು ನಿತ್ತವರೆ ಅವರು ಮುಂದೆ--

ಇದು ಬಹುಶ ನಾಟಕ ಸ್ಟೇಜ್ ಇದ್ದಂಗ ಕಾಣುತದೆ ದೊಡ್ಡ ದೊಡ್ಡ ಮಂದಿ ನಿಂತರ ಅಲ್ಲಿ ಅಲ್ಲಿ ನೋಡುಕೋತು ಒಬ್ರು ವೈಟ್ ಶರ್ಟ್ ಹಾಕಿಕೊಂಡ --

ಇದು ಒಂದು ದೊಡ್ ಕಾಲೇಜ್ ಅದ ಫುಲ್ ಹುಡುಗಿಯರ ನಿಂತರ ಒಂದಿಷ್ಟು ಹುಡುಗೂರು ಕಾಕಾ ನಿಂತಾನ ಕೈಯಾಗ ಬೆಲ್ಟ್ ಹಿಡ್ಕೊಂಡು.

ಇದು ನೋಡ್ರಿ ಮನೆ ಕಟ್ಟಲಾಕತ್ತಾರ ಸ್ಲಾಪ ಹಾಕ್ಲಿಕತ್ತಾರ ಪುಲ್ಲ ಹಮ್ ಒಂದಿಷ್ಟ್ ಮಂದಿ ಮೈಗ್ ನಿಂತರ್ ಒಂದಿಷ್ಟ್ ಮಂದಿ ಕೆಳಗ್ ನಿಂತಾರ್.

ಶಿರಿಡಿ ಸಾಯಿ ಬಾಬಾಗೆ ಹೊಂತರು ಇವರು ಬಸ್ ತುಂಬುಕೊಂಡು ಫುಲ್ ಮಂದಿ ಒಬ್ಬ ಪೊಲೀಸ್ ಇರ್ತನ ಈಕಡೆ ಮಗಲಿಕ್ಕೆ ಒಂದು ಕಾರ್ ಹೊಂತರ ಬಸ್ ಮಾತ್ರ ಫುಲ್ ಪ್ಯಾಕ್ ಆಗಾಯ್ತ.